ಇಲ್ಲಿ ಡೆಲ್ಲಿ ದರ್ಬಾರ್ ಅಂತ ಬರೆದಿ ಡೆಲ್ಲಿ ದರ್ಬಾರ್.

ಇಲ್ಲಿ ಜಿಮ್ ಇದೆ ಜಿಮಲ್ಲಿ ಎಲ್ಲಾ ವರ್ಕೌಟ್ ವರ್ಕೌಟ್ ಮಾಡುವಂತಹ ಫಿಟ್ನೆಸ್ ಮೆಟೀರಿಯಲ್ ಗಳನ್ನೆಲ್ಲಾ ಸೆಟ್ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಎಲ್ಲಾ ಮ್ಯಾಟ್ ಜಿಮಿಗೆ ಮ್ಯಾಟ್ ನೆಲ್ಲಾ ಹಾಕಿದ್ದಾರೆ.

ಆಮೇಲೆ ಎಲ್ಲಾ ಐಟಂಗಳು ಒಂದು ಮಿರರ್ ಕೂಡಾ ಇದೆ ಅಲ್ಲಿ.

ಬೋರ್ಡ್ ಅನ್ನು ಕೂಡಾ ಹಾಕಿದ್ದಾರೆ ಆರೋ ಮಾರ್ಕ್ನ್ನ --